ಈ ಒಂದು ಚಿತ್ರದಲ್ಲಿ ಎಂಟರಿಂದ ಹತ್ತು ಅಪಾರ್ಟ್ಮೆಂಟ್ ಗಳನ್ನು ಕಾಣಬಹುದಾಗಿದೆ ಅಪಾರ್ಟ್ಮೆಂಟಿನ ಮುಂಭಾಗದಲ್ಲಿ ಹಸಿರು ಗಿಡ ಮರಗಳನ್ನು ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಪ್ರಾಣಿ ಮೃಗಾಲಯವನ್ನು ಕಾಣಬಹುದಾಗಿದೆ ಹಾಗೆ ಹುಲಿಯನ್ನು ಸಹ ಕಾಣಬಹುದಾಗಿದೆ. ಹುಲಿಯ ಸುತ್ತಲೂ ಕಬ್ಬಿಣದ ಅದಿರುಗಳನ್ನು ಸಹ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ವಿಶಾಲವಾದ ಆಟದ ಮೈದಾನವನ್ನು ಕಾಣಬಹುದಾಗಿದೆ ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಟಗಾರರನ್ನು ಸಹ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ತೋಟವನ್ನು ಕಾಣಬಹುದಾಗಿದೆ ತೋಟದ ಮಧ್ಯಭಾಗದಲ್ಲಿ ಇದು ಆರು ಮನೆಗಳನ್ನು ಕಾಣಬಹುದಾಗಿದೆ. ಮನೆಗಳ ಮೇಲೆ ನೀರಿನ ತೊಟ್ಟಿಯನ್ನು ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಫ್ಯಾಕ್ಟರಿ ಅನ್ನು ಕಾಣಬಹುದಾಗಿದೆ. ಫ್ಯಾಕ್ಟರಿ ಒಳ ಭಾಗದಲ್ಲಿ ಮನುಷ್ಯರು ಕೆಲಸ ಮಾಡುವುದು ಕಾಣಿಸುತ್ತಿದೆ ಹಾಗೆ ಮೇಲ್ ಭಾಗದಲ್ಲಿ ಹೋಗೆ ಹೊರ ಹೋಗುವುದು ಕಾಣಿಸು --